ಅದರಲ್ಲಿ ಇಬ್ಬರು ಫೋಟೋ ತೇಗಿನ್ಸ್ಕತ ಅವ್ರೆ ಇದರಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರೆ.

ಇಲ್ಲಿ ನಾಲ್ಕೈದು ಜನ ಒಂದು ಕೆಲ್ಸವನ್ನ ಮಾಡ್ತಾ ಇದ್ದಾರೆ ಕಾರ್ಗ ಳಿದವೇ ಎರೆಡು ಟೈರ್ಗ ಳೆಲ್ಲ ಇದೆ ಅಂತ ಕಡೆ ಒಬ್ಬ ವ್ಯಕ್ತಿ ಒಂದು ಕಾ ನಿಂತಕೊಂಡಿದನೆ ಇಲ್ಲಿ ಮಷೀನ್ಸ್ ಗಳೆಲ್ಲ ಏನೇನೋ ಇದೆ ನೋಡುವುದಕ್ಕೆ ಮತ್ತೆ ಈಕಡೆ ಮರ ಎಲ್ಲ ಕೂಡ ಕಾಣಿಸ್ತಾ ಇದೆ .